ಈ ಚಿತ್ರದಲ್ಲಿ ಕಾಣುತ್ತಿರುವಂತೆ ನನ್ನ ಪ್ರಕಾರ ಇದು ಜಿಂಕೆ.

ಈ ಚಿತ್ರದಲ್ಲಿ ವಿವೊ ಹಾಗು ಶ್ರೀ ರಾಘವೇಂದ್ರ ಮೊಬೈಲ್ಸ್ ಎನ್ನುವ ಫಲಕಗಳಿವೆ.

ಹಾಗೂ ಒಂದು ಬಾಗಿಲು ಸಹ ಇದೆ.

ಇಲ್ಲಿ ಮೂರು ಜೊತೆ ಚಪ್ಪಲಿಗಳು ಕಾಣುತ್ತಿ--

ಇದು ಒಂದು ಮಾಲ್ ಏರುವ ಟ್ರೈನ್ ಆಗಿ--

ಎ ಅದು ಮ ಮರಗಳನ್ನು ಇಡಿದಿದೆ.

ಅಲ್ಲಿಗೆ ಸೊನ್ನೆ ಮೇಜಿನ ಮೇಲೆ ಗಿಡಗಳನ್ನು ಇಟ್ಟಿದ್ದಾರೆ.

ಹಾಗು ಇಲ್ಲಿ ಆ ಆಕರ್ಷಣೆಯ ವಸ್ತುಗಳಿವೆ.

ಮತ್ತು ಇಲ್ಲಿ ಎರಡು ನಾಲ್ಕು ಚೇರುಗಳಿವೆ.

ನಿ ಮತ್ತು ಆ ಅಣ್ಣ ಎತ್ತುತ್ತಿದ್ದಾನೆ.

ಇಲ್ಲೊಬ್ಬ ವ್ಯಕ್ತಿ ಕ್ಯಾಮರಾ ಮುಂದೆ ನಿಂತಿದ್ದಾನೆ.

ಹಾಗು ಮೆಜಳಗಳ ಕೆಳಗೆ ಹಾಳೆ ಹಾಳೆಗಳಿವೆ.

ಅರೆ ಇಲ್ಲಿ ಮುಂದೆ ತಂತಿಗಳನ್ನು ಇಟ್ಟಿದ್ದಾರೆ.

ಅದರ ಕೆಳಗೆ ಕುಳಿತುಕೊಳ್ಳುವ ಕುಳಿತುಕೊಳ್ಳಲು ಬೆಂಚ್ ಗಳ ಹಾಗೆ ಕಲ್ಲನ್ನು ಇಟ್ಟಿದ್ದಾರೆ.

ಹಾಗು ಅನೇಕ ಸ್ಕೂಟಿ ಗಳು ಬೈಕ್ ಗಳು ಕಾರು ಗಳು ನಿಂತಿದ್ದಾವೆ.

ಹೊಳೆಯ ಸುತ್ತಲು ಕಲ್ಲು ಬಂಡೆಗಳು ಹಾಗು ಗಿಡ ಮರಗಳಿವೆ.

ಇದು ಯಾವ್ದೋ ಸಮಾರಂಭಕ್ಕೆ ಪರದೆ ಹಾಕಿ ಅದನ್ನು ಶೃಂಗರಿಸಿದ್ದಾರೆ.

ಫಿಲ್ಟರ್ ವಾಟರ್ ಕ್ಯಾನ್ ಗಳು ಕಾಣುತ್ತಿವೆ ಹಾಗು ಇನ್ನಿತರ ಮನೆಗೆಲಸದ ವಸ್ತುಗಳು ಕಾಣುತ್ತಿವೆ.